ನಾಲ್ಕು ಮಂದಿ ಸರ್ ಗಳು ಬಂದು ಪಾಠವನ್ನು ಮಾಡುತ್ತಿರುತ್ತಾರೆ.

ಇದರ ಒಳಗಡೆ ಪಿಶ್ ಅನ್ನು ಇರುತ್ತವೆ.

ಇತಲೂ ಒಂದು ದೊಡ್ಡ ಬಿಡಿಗಳು ಇರುತ್ತವೆ.

ಸಣ್ಣ ಪುಟ್ಟ ಗಿಡ ಮರಗಳು ಇರುತ್ತವೆ.

ರೋಡಿನಲ್ಲಿ ಒಂದು ವಾಹನ್ ಆಟೋ ವನ್ನು ಚೆಲ್ ಹೋಗುತ್ತಿರುತ್ತದೆ.

ಇದು ಒಂದು ದೊಡ್ಡ ಸಿಟಿ ಒಳಗಡೆ ಇರುವಂತಹ ಅಂಗಡಿಯನ್ನು ಆಗಿರುತ್ತದೆ.

ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿವೆ.

ಇಲ್ಲಿ ನಾನಾತರದ ಬಾಡಿಬಿಲ್ದೆರ್ ಅನ್ನು ಮಾಡಬಹುದು.

ಇಲ್ಲಿ ಎರಡು ದೊಡ್ಡ ಬಂಡಿಯನ್ನು ಇಟ್ಟಿದ್ದ ಇರುತ್ತವೆ.

ಕೈಯ್ಲಿ ದೊಡ್ಡ ದೊಡ್ಡ ಬಿಡ್ಡಿಂಗ್ ಗಳಿವೆ.

ಸುತ್ತಲೂ ಒಂದು ಪೇಪರ್ಸ್ ಅನ್ನು ನೋಡುತ್ತೇವೆ.

ಒಬ್ಬ ಮೇಸ್ತ್ರಿ ಟೇಪನ್ನು ನೀಡಿ ನಿಂತಿರುತ್ತಾನೆ.

ಒಂದು ದೊಡ್ಡ ಸ್ಟೇಜ್ ಅನ್ನು ಬಡಿ ಹಾಕಿ ರೆಡಿ ಮಾಡಿರುತ್ತಾರೆ.

ದೊಡ್ಡ ದೊಡ್ಡ ಗಿಡ ಮರಗಳು ಇರುತ್ತವೆ.

ಸುಮಾರು ಜನರು ಹೊಂಟಿರುತ್ತಾರೆ ಒಂದು ರೆಡ್ ಕಂಬವನ್ನು ನೋಡುತ್ತೇವೆ.

ಡಸ್ಟ್ ಬಿನ್ ಅನ್ನು ನೋಡುತ್ತೇವೆ ಕ್ಯಾಮರಾ ಗಳು ಇರುತ್ತವೆ.